ಹಾಗ್ ಹೇಳಿದ್ದು ನಾನು college students ಅಲ್ಲೆಲ್ಲಾ ಹುಚ್ಚು ಇರ್ತದಲ್ಲ bike . ಹ ಹೌದು bike .

ಹೇಳ್ತಾರೆ ಜಾಗ್ರತೆ ಹೋಗ್ಬೇಕು ಅಂತ. ಹೌದು ಈಗ ಈಗ ಅದೇ ಎಲ್ರು ಅಂದ್ರೆ ಎಲ್ರು urgent ನಮಗೂ urgent ಅವರಿಗೂ urgent ಹಾಗಿರುವಾಗ. ಹೌದು ಹಾ ಹೌದೌದು. ಅಲ್ಲಾ ನಾನ್ ಈಗ ಹೇಳುದು ಅದನ್ನೇ ಸ್ವಲ್ಪ ಹೇಳಿ ಹೇಳಿ.

ಸ್ವಲ್ಪ ಬೇಗ ಹೊರಟ್ರೆ ಒಂದು time ದುಸಾ ಒಂದು ಶಿಸ್ತಲ್ಲಿ ಇರ್ತದಲ್ಲ ಅದೊಂದು.

ಅದು ಅವಸರದ ಜೀವನ ಆದ ಕಾರಣ, ಈಗ accident ಜಾಸ್ತಿ ಆಗ್ಲಿಕ್ಕೆ ಅದೇ ಕಾರಣ ಅಂತ ಹೇಳ್ತಿನಿ ಅಲಾ.

ಹೌದು ಎಲ್ರು ನಿಮ್ಮ ಹಾಗೆ ಯೋಚನೆ ಮಾಡಿದ್ರೆ ಆಗ್ಬಹುದು . ಹ್ಮ್, ಹೌದೌದು ಅದು ಏಳುವ time ಬೆಳಿಗ್ಗೆ ಏಳುವ time ರಾತ್ರಿ ಮಲಗುವ time ಹಾಗೆಲ್ಲ ಮಲಗಿ ಬೇಗ ಎದ್ರೆ ಹೋಗುವ office ಗೆ ಹೋಗುವ ನಾವ್ time ಸಾ ಸ್ವಲ್ಪ ಬೇಗ ಬೇಗ ಆಗ್ತದೆ ಅಲಾ. ಆಗ ಅಷ್ಟು ಅವಸರದಲ್ಲಿ ಹೋಗ್ಬೇಕು ಅಂತ ಇಲ್ಲ, ಇದೆಂತ ಹೇಳಿದ್ರೆ mobile ಬಂದು late ನಾವ್ mobile ಅಲ್ಲೆ ಇರ್ತೇವೆ. ಹಾ ಹೌದು .

ಅಲ್ಲಾ ಅಲಾ ಹಾಗ್ ಸರಿ ಅಲ್ಲ ನಾನ್ . ಹೌದ್ ಹೌದು mobile ಒತ್ತಿಕೊಂಡು ಒತ್ತಿಕೊಂಡು time ಹೋಗುದೇ ಗೊತ್ತಾಗುವುದಿಲ್ಲ. ಹಾ ಹಾ correct . ಮತ್ತೆ ಅಲ್ಲ mobile ಅಲ್ಲಿ ಮಾತ್ರ ಅಲ್ಲ ಮತ್ತೆ ಹೋಗ್ತ ಹೋಗ್ತ mobile ಲಿ ಮಾತಾಡೋದು problem . ಹೌದು, ಅದು ಅದು main ಅದೆ.

Mobile ಅಲ್ಲಿ driving ಮಾಡ್ಕೊಂಡು ಮಾತಾಡ್ತಾ ಹೋಗ್ತಾರಲ್ಲ ಸಮಸ್ಯೆ ಆಗೋದು, ಹ ಹೌದು. ಹೌದು ಖಂಡಿತಾ, ಅದಕ್ಕೆ ನಾನು ಕೂಡ ವಿರುದ್ಧವೇ ಅಂದ್ರೆ ನಾವು phone ಅಲ್ಮಾತಾಡ್ಕೊಂಡು ಇದ್ರೆ ನಮ್ಮ topic ಎಲ್ಲಾರು ಒಂದುಚೂರು divert ಆದ್ರೆ ನಮ್ಮ ಮನಸು ಹೋದ್ರೆ ಮತ್ತೆ ಗೊತ್ತೇ ಆಗುದಿಲ್ಲ ನಾವು driving ಮಾಡ್ತಿದ್ದೇವೆ ಅಂತೇಳಿ. ಹ ಹಾ ಹೌದು ಹೌದು ಮತ್ತು ಒಂದು ರಾತ್ರಿ journey ತುಂಬಾ late journey ಸಾ ಮಾಡ್ಬಾರ್ದು ಅಂತ ಅಲ. ಹೌದು ಹೌದು ಅದೇ ಒಂದು ಸಲ ಅನಿಸ್ತದೆ ಹೋಗುವ ಎಂತ ನಿದ್ದೆ ಬರುದಿಲ್ಲ ಅಂತ.

ಆದರೆ ಅದು driving ಮಾಡುವಾಗ ಗೊತ್ತೇ ಆಗುದಿಲ್ಲ, ನಿದ್ದೆ ಬರ್ತದೆ ಅಂತ ಹೇಳಿ. ಹೌದು ಈಗ almost ನೋಡಿ ಬೆಳಿಗ್ಗೆ ಹೆಚ್ಚು accident ಆಗೋದು ಮೂರು ಗಂಟೆ, ನಾಲ್ಕು ಗಂಟೆ ಹೊತ್ತಿಗೆ ನೋಡಿ ದೊಡ್ಡ ದೊಡ್ಡ accident ಎಲ್ಲ ಆಗೋದೆಲ್ಲ.

ನಿದ್ದೆ time ಅಲ್ಲೇ ನಿದ್ದೆ ಕೆಟ್ಟು ದೂರ journey ಮಾಡ್ತಾರಲ್ಲ ಅದು ಸ್ವಲ್ಪ ನಾನು ದೂರ ಮಾಡ್ಬೇಕು ಅಂತ ಹೇಳುದು.

ಅದೇ ಅದೇ ಒಂದು bus ನಲ್ಲಿ accident ಆಯ್ತಲ್ಲ.

ಎಲ್ಲರು ಸಹಕರಿಸಿದ್ರೆ ಒಂದು ರೀತಿಯಲ್ಲಿ ಹೋಗ್ತದೆ ಅಲ ಹಾಗೆ.

ಅದೆ ಅದೇ ಮತ್ತೆ ಆಯ್ತು ಇನ್ನೊಮ್ಮೆ .

ಏನಂತೂ ಹ್ಮ್ ಕೂತಿದ್ದೆ ಕಣೇ, Saturday, Sunday ಬಂತಲ್ಲಾ ಬೇಜಾರಾಗ್ತಾ ಇತ್ತು shopping ಹೋಗೋಣಂತ plan ಮಾಡಿದ್ದೀನಿ.

ಆಹ್ ಯಾವ್ದು offline ಆ online ಆ? ಏಯ್! ಇಲ್ಲ ಕಣೇ offline ಎ ಇಬ್ರೂ ಹೋಗೋಣಂತ . ನಿಂಗೊತ್ತಲ್ಲ online shopping ಮಾಡಿದ್ರೆ. ಒಂದ್ಸತ್ತಿ ಗೊತ್ತಲ್ಲ ನಿಂಗೆ ಆಗಿದ್ದು, ನಾವು ಮಾಡಿದ್ದೇ ಒಂದು, ನಾನಿರೋ size L, XL ನಮ್ದು double XL ಬಂದಿತ್ತು ಬಟ್ಟೆ ಗೊತ್ತಾ?

ಹಾ ಹೌದು ಗೊತ್ತು ಗೊತ್ತು ಬಿಡು online . Online shopping ಏನಕ್ಕೇ? ಅದಿಕ್ಕೆ offline shopping ಹೋಗಣಾಂತ ಇದ್ದೆ, ನೀನ್ ಬರ್ತೀಯಾ ಅಲ್ಲಾ? ಶಿವಾಜಿ ನಗರ ಹೋಗೋಣ ಬರ್ತೀಯಲ್ಲಾ?

ನಮ್ಗೆ ಇಲ್ಲಿ fourth block ಹತ್ರ ಇದೆ, ನಾನು ನನ್ ಬೇರೆ friends ಇದ್ದಾರೆ , ಅವ್ರ್ ಜೊತೆ ಹೋಗಿ ಸ್ವಲ್ಪ cloths ಬಟ್ಟೆ ತಕೋಬೇಕು ಕಣೇ. Office ಗೆಲ್ಲಾ work ಗೆಲ್ಲಾ ಬಟ್ಟೆ ಬೇಕಲ್ಲಾ, ಬಟ್ಟೆ.

ಹೌದು. ಇಲ್ ನಮ್ಗೆ ಒಂದ್ ಸ್ವಲ್ಪ fourth block ಹತ್ರ ಅಲ್ವಾ, ನಂದು ಬೇರೆ friends ಜೊತೆ ಹೋಗಿ ಸ್ವಲ್ಪ ಮಾಡಕೊಂಡ್ ಬರ್ತೀನ್ ನಾನು.

ಆಮೇಲೆ ನಿಂಗೆ ಅಲ್ಲಿ ಬಿಟ್ ತಕ್ಷಣ ನಿಂಗ್ ಅಲ್ call ಮಾಡ್ತೀನಿ, ಶಿವಾಜಿ ನಗರಕ್ಕ್ ಹೋಗೋಣ. ನೀನು tops ತಗೋಬೇಕು ಅಂತಿದ್ದೆಲ್ಲಾ, ಅಲ್ಲಿ ಎಲ್ಲಾ ಒಂದು four fifty ಗೆಲ್ಲಾ tops ಚೆನ್ನಾಗ್ ಸಿಗತ್ತಂತೆ.

ಅಂತಾ ಸಿಗುತ್ತೆ.

ಹ ಹ. ಅಲ್ಲೊಂದ್ four fifty ಗೆ . ಶಿವಾಜಿ ನಗರ .

One, two tops ತಕೋಳೋಣ, ಒಂದೆರಡ್ ಜೊತೆ slippers ಇಲ್ಲ ಕಣೇ, ಹೋದ್ ಸರ್ತಿ ತಕೊಂಡಿದ್ದೀಯಲ್ಲ shopping ಅಲ್ಲಿ, ಅದೇ black color heels ಇತ್ತಲ್ಲ shoe ಇತ್ತಲ್ಲಾ.

ಆ ತರ ಅದು ಒಂದ್ ನಂಗೆ ಅದೊಂದ್ ಬೇಕು. ಆಮೇಲ್ ನಿನ್ಗಿನ್ನೊಂದ್ ಗೊತ್ತಾ, ನನ್ ನನ್ನ relatives ಊ ನನ್ ಚಿಕ್ಕಪ್ಪನ್ ಮಗ್ಳು ಮೈಸೂರಲ್ಲಿದ್ದಾಳೆ.

ನಿನ್ನೆ shoe ಹಾಕಿದ್ದೆ sports shoe, nine nine ninety-nine, ni~ ninety-nine ದು number ದು ತಕೊಂಡಿದ್ದಿಯಲ್ಲಾ shoe , ಅದು two sixty rupees ಗೊತ್ತಾ

ಕಡಿಮೆನಾ I think qualities .

ನನ್ ತಂಗಿ ಹೇಳಿದ್ಲು quality ಇದೆ, ಸ್ನೇಹ ಹಾಕಿದ್ಲಲ್ಲಾ ಹಾಗೆ ಇತ್ತು ಅದೂನುವೆ, quality ಇತ್ತು, ಅಂತ ಹೇಳಿದ್ಲಪ್ಪ.

ಹಾಗಿದ್ರೆ ನನಗೇನೇ loss ಆಯ್ತಲ್ಲ, triple nine ಎಲ್ಲಿ ಮತ್ತೆ two sixty ಎಲ್ಲಿ? ಹೌದು, ನೀನು ಇದ್ ಮಾಡ್ಕೊಂಡೆ loss ಮಾಡ್ಕೊಂಡೆ.

ಹ್ಮ್, ಶಿವಾಜಿ ನಗರದಲ್ಲೂ ಸ್ವಲ್ಪ wholesale ಅಂಗಡಿ ನೋಡ್ ತಗೋಳೋಣ? ಆಮೇಲೆ ಇನ್ನೇನೋ .

ಆಹ್ ಇದು nail color, lipsticks ಯಾವ್ದೂ ಇಲ್ಲಾ ಕಣೇ, branded ತಗೋಬೇಕು, ಇದು ಯಾಕ್ ಗೊತ್ತಾ? ಸ್ವಲ್ಪ ದಿನ ಚೆನ್ನಾಗ್ ಬರುತ್ತೆ.

ಈಗ local ತಕೊಂಡ್ರೆ ಅಷ್ಟು ದುಡ್ ಹಾಕಿ waste ಆಗ್ಬಿಡುತ್ತಲ್ಲಾ ನಮಿಗೆ ಅಲ್ವಾ, ನಿಂಗೆ . ಹೊದ್ ಸರ್ತಿ ನಾವ್ ಆ ತರ ತಕೊಂಡು loss ಆಗ್ಹೋಯ್ತು ನಮ್ಗೆ.

ಹಾ loss ಅನ್ನೋದ್ಕಿಂತ side effect ಆಗುತ್ತೆ local ತಗೊಂಡ್ಬಿಟ್ರೆ branded ಇದ್ರೆ ಏನೋ safety ಅಲ್ಲಾ ಅಂತ. ಹೌದು, ಹೌದು loss ಆಗ್ಹೋಯ್ತು ನಮ್ಗೆ ಹೊದ್ಸತ್ತಿ.

ಸರಿ ಅಷ್ಟೇ ಅಷ್ಟ್ shopping ಮಾಡ್ಕೊಂಡು ಸ್ವಲ್ಪ ಹಿಂಗೆ ಹೊಟ್ಟೆಯೆಲ್ಲ ಹಸಿಯುತ್ತಲ್ಲಾ, ಸ್ವಲ್ಪ ತಿನ್ಕೊಂಡು.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 ಹೇ ಸ್ವಲ್ಪ fruits shop ಮಾಡ್~ shopping ಮಾಡ್ಬೇಕು ಕಣೇ, fruits ತಕೊಳ್ಬೇಕು Bang~ . ಅಲ್ಲಿ ಅಹ್ ಇಲ್ಲಿ ನಮ್ಮ area ದಲ್ಲಿ hundred rupees KG apple .

fifty rupees ಇರುತ್ತಂತೆ , ಸ್ವಲ್ಪ fruits ಎಲ್ಲಾ ತಕೊ~ dress ಎಲ್ಲಾ ತಕೊಂಡು shopping ಮಾಡ್ಕೊಂಡ್ ಬಂದ್ಡ್ಬಿಡಣ. ನೀನ್ ಬರ್ತಿಯಲ್ಲಾ, ನಾನ್ ready ಆಗಿರ್ತೀನಿ, ನಾಳೆ Sunday ಅಲ್ವಾ, ನಾಳೆ ಹೋ~ ಹೋಗೋಣ ಸಾರಿನಾ? ಹಾ ಸರಿ, ನಾನ್ ಬರ್ತೀನಿ .

ಹಾ ಹೇಳಿ ವಿದ್ಯಾ . ನಾನೊಂದು mobile ಒಂದು purchase ಮಾಡ್ಲಿಕಿತ್ತು.

ಹಾ ಅಂದ್ರೆ ಯಾವ್ದು mobile ಒಳ್ಳೆದುಂಟು ಅಂತ ನಿಮ್ಮತ್ರ ಕೇಳುವ ಅಂತ ಹೇಳಿ call ಮಾಡಿದೆ. ಹೌದ ನಿಮಗೀಗ mobile ಅಂತ ಹೇಳಿದ್ರೆ ಅದೇ ಒಂದೊಂದ್ರಲ್ಲಿ ಒಂದೊಂದು feature ಇರ್ತದೆ.

Camera ಒಂದ್ರಲ್ಲಿ best ಆದ್ರೆ ಒಂದ್ರಲ್ಲಿ storage ಹಾಗೆಲ್ಲ ನಿಮ್ಗೆ ಯಾವ್ದು main ಆಗಿ ಬೇಕಾದ್ದು feature. ನಂಗೆ ಒಳ್ಳೇ ಇದ್ರೆಸ ಆಗ್ತದೆ ಮತ್ತೆ battery ಎಲ್ಲ ಒಳ್ಳೇದ್ ಬಂದ್ರೆ ಒಳ್ಳೇದಲ್ವಾ. Battery almost ಹ ಹೇಳಿ. ನಿಮಗೆ ಯಾವ್ ಗೊತ್ತಿರ್ತದೆ ಅಲ್ವ ಅದ್ಕೆ ನಾನ್just ಕೇಳುವ ಅಂತ call ಮಾಡಿದೆ ಅದೇ battery ಎಲ್ಲಾದ್ರಲ್ಲೂ same ಅಂದ್ರೆ ತುಂಬಾ ಎಂತಹೆಚ್ಚು ಕಮ್ಮಿ ಬರೋದಿಲ್ಲ battery.

ಆದ್ರೆ ಅದೇ camera ದಲ್ಲಿ ಆದ್ರೆ ಬೇರೆ ಬೇರೆ ಬರ್ತದಲ್ಲ ನಮಗೆ main ಆಗಿ camera ವೇ ಬೇಕಾದ್ದಲ್ಲ.

ನನ್ನ ಪ್ರಕಾರ Samsung ಏ best ಆ ಅಂತ camera ದಲ್ಲಿ ಮತ್ತೆ iPhone iPhone ಎಲ್ಲ ಬೇಡ ಸುಮ್ಮನೆಂತಕೆ. Samsung ಎ best.

Samsung ಅಲ್ಲಿ ಯಾವ್ದು ಅಂತ ಹೇಳುದು ನಿಮ್ಮ ಇದು cost ಎಷ್ಟ್ರದ್ದುತೆಗೀಬೇಕು ಅಂತ ಇದ್ದೀರಿ ನೀವುmobile. ಆ ನಾನು ಒಂದು thirty ಒಳಗಡೆ. Thirty ಒಳಗಡೆ thirty ಒಳಗಡೆ ಅಂತ ಹೇಳಿದ್ರೆ ಅದೇ ಒಳ್ಳೊಳ್ಳೆ mobile fifteen ಗೆಲ್ಲ ಆದ್ರೆ ಇದು F forty-one ಅದ್ರಲ್ಲಿ series ಉಂಟಲ್ಲ ಬೇರೆ ಬೇರೆ F ದ್ ಬೇರೆ.

S series costly ಆಗ್ತದೆ ಅದೇ M series F series ಎಲ್ಲ ಒಳ್ಳೆ ಬರ್ತದೆ A series ಒಳ್ಳೆದುಂಟು.

ಯಾವ್ದ್ರಲ್ ತೆಗೀಬೇಕು ಅಂತ ಇದಿರಾ online ಆ offline ಆ. online ಅಲ್ಲಿ ತೊಕೊಳ್ಲಿಕೆ ನಂಗೆ ನಂಬ್ಲಿಕ್ ಆಗೋದಿಲ್ಲ online ಅಲ್ಲಿ ಒಳ್ಳೇ ಬರ್ತದ ಇಲ್ವಾ ಅಂತ ಹೇಳಿ. ಹಾ ಹಾಗೆಲ್ಲ . ಎಲ್ಲಿ purchase ಮಾಡೋದು ಗೊತ್ತುಂಟಾ ನಿಮಿಗೆ. ಅದೇ online ಅಲ್ಲಿ ಆದ್ರೆ ನೀವ್ ನೋಡ್ಬೋದು ನಿಮಿಗೆ ಅದು features ಎಲ್ಲಾ ಅದ್ರಲ್ಲಿ ಅಂಗಡಿಲಿ ಹೋದ್ರೆ ತುಂಬಾ ಹೊತ್ತು ಕೇಳ್ಬೇಕಾಗ್ತದಲ್ಲ. ಹಾ ನೋಡುದಕ್ಕೆ ಒಳ್ಳೆ ಒಂಟು but ಕೆಲವೊಮ್ಮೆ fake ಸ ಇರ್ತದಲ್ವಾಹೇಳಿಕ್ಕೆಆಗೋದಿಲ್ಲಲ್ಲ. ಹಾ ಹೌದು ನೀವು ಅಂದ್ರೆ, ಹ ನಾನ್ ಹಾಗೆಹೇಳಿದ್ದಲ್ಲ ನೀವ್ ಅಂಗಡಿಲಿ ತೆಗೀರಿ.

features ಇದ್ರಲ್ಲಿ ನೋಡಿ ಅಂತಂದ್ರೆ correct details ಎಲ್ಲ ಕೊಟ್ಟಿರ್ತದಲ್ಲ.

ಹಾ ಮತ್ತ್ ಅಂಗ್ಡೀಲಿ . ಅಂಗ್ಡಿಯಲ್ಲಿ same cost ಎಲ್ಲ same ಇರ್ತದೆ obviously. ಹಾ ಹೌದು ಆದ್ರೆ online ಲಿ ನಿಮಗೀಗ ಈಗ new year ಬಂತಲ್ಲ offer ಇರ್ಬೋದು. ಹಾ ಈಗ offer ಎಲ್ಲ ಉಂಟಲ್ವ.

ಅಲ್ಲಿ ಸಿಕ್ಕಿದ್ರೆ ಒಳ್ಳೇದು. ಹೋ online ಅಲ್ಲಿ ತೆಕೊಳೋದು best ಅಂತ ಹೇಳೋದಾ ನೀವು? best ಅಂತಲ್ಲ ಅದೇ ಈಗ ನಿಮ್ಗೆ offer ಸಿಕ್ಬೋದು ಸ್ವಲ್ಪಕಮ್ಮಿಗೆ ಸಿಗ್ತದಲ್ಲ. ಇಲ್ಲಿಸಾ ಅಂಗ್ಡೀಯಲೆಲ್ಲ offer ಈಗ new year offer ಬಿಡ್ತಾರಲ್ವಾ. ಹಾ ಇರ್ತದೆ ಇದ್ರಲ್ಲಿ ಆದ್ರೆ ನಿಮಗೆ ಅದೇ ನೀವ್ mobile decide ಮಾಡಿಹೋಗಿ ಕೇಳೋದಾದ್ರೆ ಆಗ್ಬೋದು ಅಂಗಡೀಲಿ ಇದೇ ಬೇಕು ಅಂತ ಹೇಳಿ ಕೇಳೋದಾದ್ರೆ.

ಇಲ್ಲಾಂದ್ರೆ ಅವರು ನೀವ್ ಅದೇ first online ಲೆಲ್ಲಾ compare ಮಾಡಿ ಎಲ್ಲ ನೋಡಿ ಯಾವ mobile ಅಂತ decide ಮಾಡಿ ಮತ್ತೆ ಅಂಗಡೀಲಿ ಹೋಗಿ extra features ಅವರೇ ಹೇಳ್ತಾರೆ ಅಲ್ಲಿ.

ಅದೇ ನೀವೊಮ್ಮೆ ನೋಡಿ online ಅಲ್ಲಿ ಹೇಗೆ ಅಂತ.

ಹಾ ತೆಗಿಯೋದು ಅದೇ offline ಅಲ್ಲಿ ತೆಗೀರಿ. Offline ತೆಗಿಯೋದು ಒಳ್ಳೇದು ಯಾಕಂತೇಳಿದ್ರೆ ಮತ್ತೆ ನಂಬಲಿಕ್ಕೇಆಗೋದಿಲ್ಲ್ಲಲ ಈಗ ಎಲ್ಲಸಹ.

Fake ಆಗಿ ಹೋಗ್ತದೆ online ಅಲ್ಲಿ amount ಎಲ್ಲ ಮಾಡಿದ್ರು ಸಹ.

ಹಾ ಪರ್ವಾಗಿಲ್ಲ ಹಾಗೆಂತ ಆಗುದಿಲ್ಲ. ಹೇಗೆ ಬರ್ತದೆ online ಲೆಲ್ಲ ಒಳ್ಳೆ ಬರ್ತದ? ಅದು company product ಆದ್ರೆ online ಆದ್ರೂ offline ಆದ್ರೂ same ನಿಮಿಗೆ ನೀವು select ಮಾಡುವಾಗ ಸ್ವಲ್ಪ ಜಾಗ್ರತೆ ಇರ್ಬೇಕು.

ಹಾ ಹೌದು ನಾನ್ ತೆಗ್ದಿದ್ದೇನೆ ಒಂದ್ ಎರಡ್ mobile ಮನೆಗೆ ತೆಗ್ದಿದೇನೆ.

Onlineನಲ್ಲಿ ಅದೇ ಅದು company ಈಗ ನೀವು Samsung S forty-one ತೆಗಿಯೋದಾದ್ರೆ ನೀವ್ ಅಂಗಡೀಲ್ ತೆಗ್ದ್ರು online ನಲ್ಲಿ ತೆಗ್ದ್ರು same ಆಗ್ತದೆ. ಅದೇ mobile ತೆಗ್ಯೋದಾದ್ರೆ ಆದ್ರೆ. ಆದ್ರೆ ನೀವ್ search ಮಾಡುವಾಗ ನೋಡಿಕೋಳ್ಬೇಕು fake ಏನಾದ್ರು ಉಂಟಾ ಹೇಳಿ fake ಇರೋದಿಲ್ಲ ಹಾಗೆ ಒಂದೇ name ಅಲ್ಲಿ . ಹಾ ಹಾ ಹಾ ಹಗದ್ರೆonline ನೇ ಒಳ್ಳೆದಂತ ಹೇಳ್ತೀರಾ ನೀವು ಒಳ್ಳೆ ಬಂದ್ರೆ ಸಾಕು ನಂಗೆ.

ಇಲ್ಲ ಇಲ್ಲ ಹಾಗಂತಿಲ್ಲ mobile same ಅಲ್ಲ manufacture ಮಾಡ್ದೋರು online ನೋರು ಅಲ್ಲ ಅಲಾ same ಇರ್ತದೆ distributers ಅಷ್ಟೇ ಅಲ್ಲ online ಅವರು ನೀವು ಅದ್ರಿನ್ದ ತೊಕ್ಕೊಳ್ಬೋದು. ನಾನ್ ನೋಡ್ತೇನೆ ನಾನು online ನಲ್ಲಿ ಎಲ್ಲ discuss ಎಲ್ಲ ಮಾಡಿ, ಹಾ ಹೌದು ಅದೇ ಅದ್ರಲ್ಲ್ reviews ಎಲ್ಲ ಇರ್ತದಲ್ಲ reviews ಎಲ್ಲ correct ಆಗಿ ನೋಡ್ಬಿಟ್ಟು ,